ಅದರ ಪಕ್ಕದಲ್ಲಿ ಏನರೆ ಇಡಕ್ಕೆ ಒಂದು ಏನೋ ಮಾಡಿಕೊಂಡಿದ್ದಾರೆ.

ಆ ಅಂಗಡಿ ಒಳಗ ಒಂದ ಮೂರು ದೀಪ ಹಚ್ಚುವ ಇಟ್ಟಿದ್ದಾರೆ.

ಹಿಂದೆ ಅಲಮ ಹಲವಾರು ಬಿಲ್ಡಿಂಗ್ ಗಳಿದವೆ.

ಎಲ್ಲ ಕೆಡವಿದರೆ ಸಪ್ಪು ಕಾಣ್ತಇದೆ ನಮ್ಗು.

ಹಲವರ ಜನ ಬಂದು ಆಫೀಸ್ ಕೆಲಸವನ್ನು ಡ್ಯೂಟಿ ಮಾಡ್ತಾ ಇದ್ದಾರೆ.

ಅದರ ಆಚೀಚೆಗೆ ಚೇರ್ ಗಳು ಇದಾವೆ.

ಇಬ್ಬರ ಅಣ್ಣಾರು ಆರಾಮ್ ಊಟ ಮಾಡ್ತಾ ಇದಾರೆ.

ಇದ್ರಲ್ಲಿ ಟೇಬಲ್ ಮತ್ತು ಯಾರಾದ್ರು ಬಂದು ನ ಊಟ ಮಾಡೋರು ಈ ಡಾಬಾದಲ್ಲಿ ಬಂದು ಕುಂತು ಊಟ ಮಾಡ್ಕೊಂಡ್ ಹೋಗ್ಬೋದು.

ಇದರಲ್ಲಿ ನಾಲ್ಕು ಜನ ಬಂದು ಐದು ಜನ ಇದಾರೆ.

ಇದರಲ್ಲಿ ಮೊಸರು ಮತ್ತು ಹಾಲು ಸಿಗ್ತವೆ.

ಎರಡು ಚೇರ್ ಬತ್ಲದ ಮುಂದುಗಡೆ ಕಾಣ್ತ ಇದಾವೆ.

ಈಕಡೆ ಮುಂದಗಡೆ ತಗೋಳೊವ ವೆಲ್ಲಾ ಇದಾವೆ.

ಕಡೆಯ ಮಗ್ಗಲ ಬೈಲಿಗೆ ಒಂದು ಲಾರಿ ನಿಂತಿದೆ.

ಇದು ಒಂದು ಕಲ್ಲಿಲ್ಲಿಯೇ ಕಟ್ಟಿರುವಂತಹ ಸುತ್ತಲು ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ.

ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿದೆ.

ಇದು ಒಂದು ಟಿ ಅಂಗಡಿ ಇರಬಹುದು ಇಲ್ಲ ಕಾಫಿ ಅಂಗಡಿ ಇರಬಹುದು ಎರಡು ಮಾಡ್ತಾರೆ.

ಲ ಕಿಟಕಿ ಮುಂದ ಯ ಆ ಗಿಡ ಕಾಣ್ತಾದೆ.

ಇದರಲ್ಲಿ ಮೂರ್ ಜನ ಕಾಣ್ತಾ ಇದಾರೆ.

ಝೂಮ್ ಮಾಡೋರು ಬಂದು ಆರಾಮಾಗಿ ಮಾಡ್ ಮಾಡ್ಕೊಂಡು ಹೋಬೋದು.

ಒಳಗಡೆ ಟೇಬಲ್ ಮತ್ತು ಚೇರ್ ಇದಾವೆ.

ಅಜ್ಜನ ಗುಡಿ ಪಕ್ಕ ಒಂದು ದವಖಾನೆ ಇದೆ.

ಆ ತೆಳಗಡೆ ಪ್ಲಾಸ್ಟಿಕ್ಕಿನ್ ಮೂಳು ಇದಾವೆ.

ಅದರ ಮುಂದುಗಡೆ ಒಂದು ಹಾಲು ಮರದ ಗಿಡ ಇದೆ.

ಅದರ ಸುತ್ತುಗಡೆ ಎಲ್ಲಾ ಹಚ್ಚ ಹಚ್ಚಗಾಗಿ ಇದೆ.

ಎಲ್ಲ ಜನ ಡೋಲ್ ಬಡಿತ ಇದ್ದಾರೆ.